ಇದು ಒಂದು ಬ್ರಿಜ್ ತರಹ ಕಾಣಸ್ತಾ ಇದೆ ಟವರ್ ಇದೆ ಇದ್ರಲ್ಲಿ ನೀರ್ ಎಲ್ಲ ಇದೆ ಅಕ್ಕ ಪಕ್ಕ ಮರಗಿಡ --

ಕಿಡಕಿ ಎಲ್ಲಾ ಕಟ್ತಾ ಇದ್ದಾರೆ ಅರ್ಧ ಆಗಿದೆ ಒಬ್ಬ ಬಾಗಿಲನ ನಿಲಸ್ತ ಇದ್ದಾನೆ ಒಬ್ಬರು ತಲೆಗೆ ಏನು ಕಟ್ಟಕೊಂಡು ಸಿಮೆಂಟ್ ಎಲ್ಲಾ ಕೊಡ್ತಾ ಇದ್ದಾರೆ ಇಟ್ಟಿಗೆ ಎಲ್ಲಾ ತುಂಬಾ ಇದೆ ಇಲ್ಲಿ .

ಮೇಲೆ ಯಾರೋ ಇಬ್ಬರು ಮೂರೂ ಜನಾ ನಿಂತಿಕೋಡಿದ್ದಾರೆ. ತುಂಬಾ ಚನ್ನಾಗಿದೆ ಸ್ಟೆಪ್ಸ್ ಅನ್ನು ತುಂಬಾ ಚನ್ನಾಗಿದೆ. ಕೀಳ್ಗಳೆ ತುಂಬಾ ಡೆಕೋರೇಷನ್ ಮಾಡ್ತಿದ್ದಾರೆ. ಮೇಲ್ಗಳೇ ತುಂಬಾ ಚನ್ನಾಗಿ ಡೆಕೋರೇಷನ್ ಮಾಡಿ --

ಪಿಂಕ್ ಕಾಫಿ ಬ್ಲೂ ತುಂಬಾ ಚನ್ನಾಗೇ ಜೋಡಿಸಿದ್ದಾರೆ ಇದ್ದಾನ. ಮತ್ತು ಪರ್ಚೆಸ್ ಮಾಡುದ್ರು ತುಂಬಾ ಚನ್ನಾಗಿ ಇರುತ್ತೆ ಅನಿಸ್ಕೊತ್ತೀನಿ.

ಇದು ಇವಿನಿಂಗ್ ಫೋಟೋ ತೆಗೆದಿರೋದು ಅನಿಸುತ್ತೆ ತುಂಬಾ ಚನ್ನಾಗಿ ಕಾಣಿಸ್ತಾ ಇದೆ ಒಳ್ಳೆ ಅಮೇಜಿಂಗ್ ಲೈಟ್ ಕಂಬ ಎಲ್ಲಾ ತುಂಬಾ ಅಕ್ಕ ಪಕ್ಕ --

ಇದು ಒಂದು ಬೈಕ್ ರಾಯಲ್ ಎನ್ಫೀಲ್ಡ್ ಇದೆ ಆರ್_ಎಕ್ಸ್ ಇದೆ. ತುಂಬಾ ಚನ್ನಾಗಿ ಕಾಣಸ್ತಾ ಇದೆ. ಮೇ ಬಿ ಇದೆಲ್ಲ--

ಟೆಲ್ ಹಾಗಿ ಇಟ್ಟಿದ್ದಾರೆ ಅನಸತ್ತೆ । ತುಂಬಾ ಚನ್ನಾಗಿದೆ ಬಂದ ಪಾರ್ಚಸ್ ಮಾಡಿ ತುಂಬಾ ಚನ್ನಾಗಿದೆ ದೊಡ್ಚ್ ದೊಡ್ಚ್ ಆಗಿ ಕಾಣಸ್ತಾ ಇದೆ । ತುಂಬಾ ಚನ್ನಾಗಿ ರಿಯಲಿ ಕ್ಯೂಟ್ ಕಾಣಸ್ತಾ ಬೈಕ್ಸ್ ಎಲ್ಲಾ --

ಇದು ತರಕಾರಿ ಅಂಗಡಿ ಕ್ಯಾರಟ್ ಬೀಟ್ರೂಟ್ ಕುತ್ತಂಬರಿ ಸಪ್ಪು ಬಾಳೆ ಹಣ್ಣು ಮತ್ತೆ ನಿಂಬೆ ಹಣ್ಣು ಬೀಟ್ ರೂಟ --

ಇದು ಒಂದು ಕ್ಲೌಡ್ ಅಲ್ಲಿ ಆದ ತುಂಬಾ ಸಖತ್ ಆಗಿದೆ ಅಕ್ಕ ಪಕ್ಕ ಗಿಡಗಳೇ ಎಲ್ಲ ಇರುವುದು ಫುಲ್ ದೂರದಿಂದ ಫೋಟೋ ತಗದಿರುವುದು ತುಂಬಾ ಸಕ್ಕತಾಗ್ --

ಒಂದು ಇದು ಒಳ್ಳೆ ಮಷೀನ್ ದೊಡ್ಡದಾಗಿದೆ ಮಷೀನ್ ಮೇಲೆ ಏನೋ ಬರ್ದಿದೆ ಎ.ಟಿ.ಎಮ್ ಅಂತಾನೆ ಬರ್ದಿದೆ ಅದು ಎನಿ ಟೈಮ್ ಮನಿ ಅಂತ .

ಇದು ಒಂದು ಆಲ್ಬಮ್ ಸ್ಟೋರ್ ಅನ್ಸುತ್ತೆ ಅಥವಾ ಫೋಟೋಗ್ರಾಫೇರ್ ಸ್ಟೋರ್ ಅನ್ಸುತ್ತೆ ಇದು ಸಕ್ಕತ್ ಆಗಿದೆ ಅನ್ಸುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅನ್ಸುತ್ತೆ ಇದು ಆಲ್ಬಮ್ ಸಾಂಗ್ಸ್ ಬುಕ್ಸ್ --